ಇಲ್ಲಿ ಯಾವುದೋ ಒಂದು ಎಕ್ಸಿಬಿಷನ್‌ ನಡೀತಾ ಉಂಟು.

ಅವ್ರೆಲ್ಲ ನೋಡ್ತಾ ಇದಾರೆ ಎಕ್ಸಿಬಿಷನ್‌ ಅನ್ನ.

ತುಂಬ ಚೆನ್ನಾಗ್‌ ಕಾಣ್ತಾ ಉಂಟು ಈ ತರ ಹೂವು ನೋಡ್ಲಿಕ್ಕೆ ಬಾರಿ ಅಪರೂಪ ಕಾಣ್ತದೆ.

ಆ ಮತ್ತೆ ಇಲ್ಲಿ ಪ್ಲೈನ್‌ ಪ್ಲೇಸ್‌ ಅಲ್ಲಿ ಲಾನ್‌ ತರ ಒಂದು.

ಆ ತಮ್ಮ ಮಕ್ಕ್ಳು ಕಾರ್ಯಕ್ರಮ ಹೇಗೆ ಮಾಡ್ತಾರೆ ಅಂತ ನೋಡ್ತಾರೆ.

ಆ ರಿಕ್ಷಾ ಕೂಡ ಹೋಗ್ತಾ ಉಂಟು ಮತ್ತೆ ಜನ ಎಲ್ಲ ಹೋಗ್ತಾ ಉಂಟು.

ಈಗಿನ ಟ್ರೆಂಡ್‌ಗಳು ಮತ್ತು ಯೂತ್‌ಗಳಿಗೆ ಇಷ್ಟವಾಗುವಂತ ಒಂದು --

ಆದ್ರೆ ಅದು ಅದರ ಅಪಾಯನು ಕೂಡ ಅರ್ಥಮಾಡ್ಕೊಂಡು ಅವ್ರು ಆಟ ಆಡ್‌ಬೇಕಾಗ್ತದೆ.

ಇಲ್ಲಿ ಕೂಡಾ ಕೋಲ್ಡ್‌ ಆಗಿ ವೆದರ್‌ ಇರ್ತದೆ.

ಅಂದ್ರೆ ಇದು ಸಾರ್ವಜನಿಕ ಒಂದು ಸಭೆ ಇರ್ಬಹುದು ಯಾವುದೋ ಒಂದು ಸಮಾರಂಭ ಸಭೆ.

ಬೇರೆ ಊರಿಂದ ಬಂದವರಿಗೆಲ್ಲ ಇಲ್ಲಿ ನಿಲ್ಲ್‌ಲಿಕ್ಕೆ ಒಳ್ಳೆ ಉಂಟು ಲಕ್ಷುರಿ --

ಪಾನ್‌ ಬೀಡಗಳ ಅಂಗಡಿ ಎಲ್ಲಾ ಕಡೆ ಇರ್ತದೆ ಯಾಕಂದ್ರೆ ಈಗಿನ --

ಅಲ್ಲಿ ಅವರ ಒಂದು ಪ್ರೇಯರ್‌ ಅವರ ಒಂದು --

ಇಲ್ಲಿ ಎಲ್ಲ ತರದು ಒಂದು ಶೋಪ್ಸ್‌ ಇರ್ತದೆ.

ಇದು ಒಂದು ಶುಭ್ರವಾದ ಆಹ್ಹ್ ನೀರಿನ ಒಂದು ನದಿ .